ಆಮೇಲೆ ಮೀನುಗಳು ಬೇರೇ ಬೇರೇ variety ಮೀನುಗಳು ನೋಡ್ಬೇಕ್ ರೀ ಅವು ಬಣ್ಣ ಬಣ್ಣದ ಮೀನವು ಅಂತೂ ಬಾಳಷ್ಟು ಮಜಾ ಮಾಡಾಕುಂತಾವ್ ನೋಡ್ರಲ್ಲೇ .

ಅಂದ್ರೆ ನೋಡಕೆ place ಚನಾಗೈತೆ sir .

ಹಾ ಮೈಸೂರೂ ಚೆನಾಗೈತ್ರೀ specially ಅಂದ್ರೆ ವಿಶೇಷವಾಗಿ ನಾವು ಮೃಗಾಲಯ ನೋಡ್ಬೇಕು ಯಾಕಂದ್ರೆ .

ಮಕ್ಳಿಗೆ ಮೃಗಾಲಯ ಅಂದ್ರೆ ಬಾಳ ಇಷ್ಟಾರಿ ಯಾಕಂದ್ರೆ ಬೇರೆ ಬೇರೆ ಪ್ರಾಣಿಗಳಿರ್ತಾವಲ್ಲಾ ಅವ್ರು ಆಹ್ . ದೂರದರ್ಶನ್ದೊಳಗ್ ನೋಡಿರ್ತಾರ ಆಮೇಲೆ ಪುಸ್ತಕದೊಳ್ಗ್ ನೋಡಿರ್ತಾರ ಅಷ್ಟ್ ಬಿಟ್ರ್ ರೀ ನೇರ್ವಾಗ್ ನೋಡಿರಂಗೇ ಇಲ್ಲಾ ಅವ್ರು.

ಹಾ Sir ಅದು TV ಯಲ್ ಬರುತ್ತೆ ಅಲ್ವಾ ದಸರಾ.

ಹಾ ದಸ್ರಾ ಬರುತ್ರಿ ದಸ್ರಾದೊಳ್ಗ ಆನೀದ್ ಅಷ್ಟ ನೋಡ್ಬೌದಲ್ರಿ . ಅದ ನೋಡೀನ್ ನೋಡಿ ಆನಿ ಆನಿ .

ಹಾ ಮೃಗಾಲಯದ್ಕ್ ಹೋಬಿಟ್ರೇ.

ಹ್ಮ್‌ ಯಾವ್ ಪ್ರಾಣಿ ಇದು ಅಂತ ನಾವ್.

ಎಲ್ಲದಾವಂದ್ರೆ ಒಂದೇತರಾ ಇರ್ತಾವವು ಆದ್ರ ಅವ್ಕ್ ಹೆಸರ್ ಬ್ಯಾರ್ಬ್ಯಾರೆ ಅದಾವ್.

Sir ಅದು ಆನೆ ಅಷ್ಟೊಂದ್ ದೊಡ್ಡ~ ದೊಡ್ಡದಾಗಿರುತ್ತೆ ಅಲ್ವಾ.

ಆನೆ ಆನೆ ಒಳಗ ಆಫ್ರಿಕನ್ ಆನೆ ಆಮೇಲೆ ಏಷ್ಯಾ ಆನೆಗಳು ಅಂತೇಳಿ ಎರಡ್ ತರ ಅದಾವ್.

ನಾವೆಲ್ಲಾ ಅವಾಗ TV ಒಳಗ್ ನೋಡಿದ್ವಿ. ಹಾ ಅದೆ TV ದಾಗ್ ಬರ್ತಿತ್ sir ಅಲ್ಲಿ ಇಲ್ಲಿ ಅದ್ಕೆ ಕೇಳ್ದೆ.

ಇವಾಗ್ ನೋದ್ರಿ ಕಣ್ಣಾರೆ ನೋಡೂವಂತಾ ಸೌಭಾಗ್ಯ ನಮುಗ್ ಸಿಗ್ತ್ ನೋಡ್.

lucky ಇದಿರ್ sir ನೀವು.

ನೀವೂ ಒಮ್ ಬರ್ರಿ ಮೈಸೂರ್ ಮೃಗಾಲಯಕ್ಕ.

ನಮ್ಮ ಇನ್ನೊಬ್ರು ಸ್ನೇಹಿತ್ರು ಹೇಳಿದ್ರು ಗದಗ್ ಒಳಗ್ ಬಿಂಕದ್ಕಟ್ಟಿ ಅಂತ ಒಂದ್ ಪ್ರಾಣಿ ಸಂಗ್ರಹಾಲಯ ಐತಂರ್ತೀ ಸಣ್ಣದ.

ಅಲ್ಲೀನು ಕೂಡಾ ಬಾಳಷ್ಟೂ ಕಡಿಮೆ ಪ್ರಾಣಿಗಳದಾವ್ ಅಂದ್ರುನೂ ಆ ಉತ್ತರ ಕರ್ನಾಟಕ ಬಾಗಕ್ಕೆ ಅದ್~ ಅದು ಒಂದು ಒಳ್ಳೇ ಪ್ರಾಣಿ ಸಂಗ್ರಹಾಲಯ ಐತ್ ನೋಡ್ರಿ ಮೃಗಾಲಯ.

ಆ ಆಮೇಲ್ ಬಳ್ಳಾರಿ ಒಳಗ್ ಒಂದೇನೋ ಐತಂತೆ ಆಮೇಲ್ ಕಲ್ಬುರ್ಗಿ ಒಳಗೆ ಒಂದು ಐತಂತ.

ಹ್ಮ್‌ ಐತಂತಿ ಹೇಳ್ತಾರೆ sir ನಾನೋಡಿಲ್ಲಾ. ಹ್ಮ್‌ ಹ್ಮ್‌ ಹ್ಮ್‌ ಇಲ್ಲಾ ಅವು ಈಗ ಮಕ್ಕಳಗೆ ಈಗ ಪುಸ್ತಕ್ದೋಳ್ಗ ಎಷ್ಟ್ ತೋರಿಸ್ ಹೇಳೀದ್ರುನು ಅವ್ರಗೆ ಗೊತ್ತಾಗಂಗಿಲ್ಲರಿ ಮೃಗಾಲಯಕ್ಕ ಒಂದೇ ಸಾರಿ ಹೋಗ್ ಬಂದ್ರ ಮಕ್ಳು life long . ಅಂದ್ರ ಕೋನೇ ವರೆಗೂನೂ ಕೂಡಾ ಆ ನೆನ್ಪನ್ನ ಮರೀಯಾಂಗಿಲ್ರೀ.

ಅದೇ ಎಷ್ಟ್ ಖುಷಿಯಾಗುತ್ತೆ ನೋಡ್ರಿ sir ಮಕ್ಳಿಗೆ ಕರ್ಕೊಂದ್ ಹೋಗ್ದರ್ ನೋಡ್ದರ್ ಅಂದ್ರ ಎಷ್ಟ್ ಖುಷಿ ಎಷ್ಟ್ ಆನಂದ ಆಗತ್ತಲ್ವಾ . ಈ ಇವ್ರುನ್ ಸಂಬಾಳ್ಸಾಕ್ ಆಗೋದಿಲ್ಲ ಈ ಹುಡುಗರ್ನ.

ಮೊದ್ಲಿಗೆ ಮೃಗಾಲಯಕ್ ಮೊದ್ಲಿಗೆ ದೊಡ್ಡ ದೊಡ್ಡವು ಜಿರಾಫೆಗಳ ಅದಾವು ಜಿರಾಫೆ ನೋಡ್ಲಿಕ್ ನಿಂತ ಬಿಟ್ಟಾರ ಇವ್ರು ಮುಂದ್ ಒಳಗ್ ಹೋಗೋನ ಬರೋ ಅಂದ್ರ ಬರ್ವಲ್ರ.

ಬೇರೆ ಪ್ರಾಣಿ ನೋಡದೈತ್ರಿ ಇವು ನೋಡಿದ್ರ ಕಿರಿ ಕಿರಿ ಮಡಾಕುಂತಾವ್ ಹುಡ್ಗುರು.

ಹ. ಚೆನ್ನಾಗಿದ್ದೇನೆ. ಯಾರಂತ ಗೊತ್ತಾಗ್ಲಿಲ್ಲ? ಗೊತ್ತಾಗ್ಲಿಲ್ವ? ಎ guess ಮಾಡು, ಇದೂ ನೆನಪು ಮಾಡತ್ತೆ. ನಾನ್ ಯಾರೂಂತ, ಸರಿತ ಗೊತ್ತಾಯ್ತಾ? ಆ ಸರಿತಕ್ಕ ಆ ನೀವಾ?

ಹೌದೌದು, ಈಗ change ಮಾಡಿದ್ದು, ಮೊನ್ನೆಯಷ್ಟೆ.

ವಿಶೇಷ ಅದೇ, ನಮ್ಮ ಮನೆಯಲ್ಲಿ ಪೂಜೆಯುಂಟು.

ಆ ಇವತ್ತೂ ಸಾಯಂಕಾಲ. ಇವತ್ತು ಸಾಯಂಕಾಲವ? . ಹೌದ್ ಹೌದಂದ್ರೆ ಎಲ್ಲರಿಗೆ ಹೇಳ್ವಾಗ ಮತ್ತೆ ನಿನ್ನದು last ಗೆ ನೆನಪಾಯ್ತು ಹಾಗೆ call ಮಾಡಿದ್ದು. ನೀವು ಬರುದು ಕೂಡ ಕಮ್ಮಿ ಅಲ್ವಾ ನೀನು ಹಾಗೆ. ಹೌದೌದು. ಈಗ ದೂರ ಹೋಗಿರುದಲ್ಲ ಸ್ವಲ್ಪ?

ಪೂಜೆಗೆಲ್ಲ ಕೆಲಸ ಉಂಟಲ್ಲ, ಮನೆಯಲ್ಲಿ?

ಇಲ್ಲ ಕೆಲ್ಸ ಎಷ್ಟಾನಾ ಇರತ್ತೇ. ಮತ್ತೇ ಇದೂ, ಅಮ್ಮನಿಗೆ ಕೂಡ ಬರ್ಲಿಕ್ಕೆ ಕರ್ಕೋಂಡ್ ಬಾ ಇಲ್ಲಿಗೆ.

ಮತ್ತೆ. ಆ ಮತ್ತೆ ಅದೆ ಬ ಪೂಜೆ ಯಾವ್ದಂತ ಕೇಳಿದ್ಯಾ? ಇಲ್ಲ.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

ಆ ಗೊತ್ತ್ ಕೇಳ್ಬೇಕಲ್ವ? ಅದೆ ಪೂಜೆ ಅದೇ ಬಲಿ ಪೂಜೆ ಅಂತಾ. ಬಲಿ ಪೂಜೆ ಅಂದ್ರೆ ಇದು ದೀಪಾವಳಿದುಂಟಲ್ಲ, ಹಾಗಲ್ಲ .

ಅದು ದೇವಸ್ಥಾನದ್ದು ಹೊರಬಲಿ, ಒಳಬಲಿ ಅಂತ ಉಂಟು. ಮತ್ತೇ, ಇದು ಎಂತ ಹೂವಿನ ಪೂಜೆ ಅಂತ ಉಂಟು. ನಮ್ದು ವರ್ಷಮ್ಪ್ರತಿ ಕೊಡ್ತೇವೆ. ನೀನ್ ಬರುದೆಲ್ಲ ಕಡಿಮೆ ಅಲ್ವಾ? ಹಾಗೆ ಗೊತ್ತಿರ್ಲಿಕ್ಕಿಲ್ಲ ಅದಕ್ಕೆ ಹೇಳಿದ್ದು. ಮನೆಲ್ಲೇ ಕೊಡುದಾ ಅಥವಾ ದೇವಸ್ಥಾನಕ್ಕೆ ಹೋಗುದಾ? ಅಲ್ಲಲ್ಲ ಮನೆಯಲ್ಲಿ ಊಟ. ಊಟ ಎಲ್ಲಾ ನಮ್ಮ ಮನೆಯಲ್ಲೇ prepare ಮಾಡುದು. ಮತ್ತೇ, ಬಲಿ ಪೂಜೆ ದೇವಸ್ಥಾನದಲ್ಲಿ, ಜನಾರ್ಧನ ದೇವಸ್ಥಾನ. ನಮ್ಮನೆ ಹತ್ತಿರ .

ಆ ಹೌದ್ ಹೇಳ್ ಎಲ್ಲಿ ಅದು ನಿನ್ಗ್ ಗೊತ್ತಾಯ್ತ್ ಅಂತ ಹೇಳಿದ್ಯಲ್ಲ ಎಲ್ಲಿ?

ಹಾ. correct ಹೌದೌದು . ನೆನಪುಂಟಲ್ವ? ಹ ಹ ನೋಡಿದ ನೆನಪು. ಎಲ್ಲಾ ಆಯ್ತಾ ತೊಳ್ದೆಲ್ಲಾ ಮನೆಯೆಲ್ಲಾ ? ಅದು first ಗೆ ಮಾಡ್ಬೇಕಲ . ಇವತ್ತೇ busy ಅಲ್ಲ? ಇವತ್ತು ತುಂಬಾ . ಹೌದೌದು . ಹೌದೌದು. ಮನೆಯಲ್ಲೇ ಮಾಡುದು. ಅದೂ, ಎರಡು ಗಂಟೆ ನಂತ್ರ ಮಾಡುದು. ಅಂದ್ರೆ ಬಿಸಿ ಇರ್ತದಲ್ಲ, ಸಾಯಂಕಾಲ ಅಂದ್ರೆ ನಾವು ಆರು ಗಂಟೆಗೆ ಅಲ್ಲಿಗೆ ಹೋಗ್ಬೇಕಾಗ್ತದೆ, ಪೂಜೆಗೆ.. ಬಂದು ಮಾಡ್ಲಿಕ್ ಆಗೋದಿಲ್ಲ ಅಲ್ವಾ.

ಹಾಗೆ ಎರ್ಡು ಗಂಟೆಗೆ start ಮಾಡುದು, ಬರ್ತಾರೆ ಮನೆಯವರೆಲ್ಲ.

ಮತ್ತೇ? ಅದೂ first ಗೆ ಮಾಡ್ಬೇಕು . ಹೌದೌದು. ನಿಂಗಿಷ್ಟ ಅಲ್ವ? ನಿಂಗೆ ಹೌದೌದು ಪಾಯ್ಸ ಇಷ್ಟ.

ಭಟ್ರು ಎಷ್ಟ್ ಗಂಟೆಗೆ ಬರ್ತಾರಂತೆ? ಅದೇ, ಆರು ಗಂಟೆಗೆ ಬರ್ತೇನಂತ ಹೇಳಿದರಂತೇ. ಆರು ಗಂಟೆಗೇ ಆ ಶುರು ಮಾಡ್ತೇವೆ. ನೀವು ಮತ್ತೆ ಅದು ಹಣ್ಣೂ, fruits ಎಲ್ಲ ಕೊಡ್ಲಿಕ್ಕುಂಟು, ಹ ಹೂ ಎಲ್ಲ ಕೊಡ್ಲಿಕ್ಕುಂಟಲ್ವ?

First ಗೆ ಆರು ಗಂಟೆಗೆ ಹೋಗಿ, ನಾವು ಕೊಟ್ಟು ಬರ್ಬೇಕು. ಅಂದ್ರೆ ಆರೂವರೆಗೆ ಪೂಜೆ ಶುರು ಆಗ್ತದೇ. ಹಾಗೆ first ಗ್‌ ಕೊಟ್ಟು ಬಂದ್ರೆ ಅವರೆಲ್ಲ ದೇವರಿಗೆ ಅದು ಪಲ್ಲಕ್ಕಿ ಎಲ್ಲ ಉಂಟಲ್ಲಅದಿಕೆಲ್ಲ ಹೂವಿನ ಹಾರ ಎಲ್ಲ ಹಾಕಿ ready ಮಾಡಿ ಇಡ್ತಾರೆ. ಮತ್ತೆ ನಾವು ಹೋಗುವಾಗ ಆ ಸ್ವಲ್ಪ ತಡ ಆದ್ದ್ರೂ ಪರ್ವಾಗಿಲ್ಲ. ಏನೂ ಹೇಳುದಿಲ್ಲ. ಅವರಿಗೆ ಕೂಡ ಇದಾಗುತ್ತಲ್ಲ? ಮತ್ತೆ ಅದು first ಗೆ ಹೂ ಮತ್ತೆ ನಮ್ಮ ಹೊರಬಲಿ ಆದ ಮೇಲೆ ಹೂವಿನ ಪೂಜೆಗೆ ಲೆ~ late ಆಗ್ತದಲ್ವ? ಹಾಗೆ.

ಅದು ಮತ್ತೆ ಆರೂವರೆಗೆ ಹೇಳುದು, ಆಗ್ತದಲ್ಲ, ಅವ್ರು ಬರುವಾಗ. ನಾನೊಂದು ಏಳು ಗಂಟೆಗೆ ಬರ್ತೇನೆ, ಏಳ್~ ಏಳೂವರೆಗೆ. ಆ ಎಂತ? ತುಂಬಾ ತಡ ಆಗ್ತದೆ. ಬೇಗ ಬಾ. ಏಳು ಗಂಟೆ ಅಷ್ಟೊತ್ತಿಗೆ ಬಾ. ಆಯ್ತಾಯ್ತು. ನೋಡುವ, ನನಗೆ ಹೊರಗೆ ಹೋಗ್ಲಿಕ್ಕಿತ್ತು. ಅಲ್ಲಿ ಹೋಗಿ ಬರ್ತೇನೆ. ಸರಿ ಕರ್ಕೋಂಡ್ ಬಾ, ಆಯ್ತಾ ಆ. ಆಯ್ತ್ ಆಯ್ತು ಆಯ್ತ್ ಆಯ್ತ್ ಮನೇಲಿ?